ಹಿಂಗ್ ತೇಲಿ ಎತ್ತಿ ನೋಡೋಣ ಅಂದ್ರೆ ಹಂಗ ಗೋ ಇದ ಬಿ ಮ್ಯಾಲೆ ಬೀಳ್ತವೆ ಬಿಡಪ್ಪ ಅನ್ಸ್ತಾತ್ತೆ .

ಗುದ್ದ್ ಕೋಬಿಡ್ತಾರೆ ಕಾಲು ಈ ಈದ್ ಮಾಡ್ಕೊಬಿಡತ್ತಾರೆ ಅನ್ನೋದು ನಮಗೆ ಭಯ ಅನ್ಸ್ತಾತ್ತೆ.

ಹಳ್ಳಿ ಊರಗೆ ಇದ್ರ ಮೆಕ್ಕೆ ತಿನ್ನಿ ಇಷ್ಟ ಅವಾಗ್ ಸಣ್ಣವರು ಇದ್ದಾಗ ನಾವು ತಿಂದ್ವಿ ಸೂಟ್ ಸುಟ್ಕೊಂಡು --

ಅಂತ್ ಇಂತವರು ನೊಗಂಗ್ಗೆ ಇಲ್ಲ ವಾಚ್ಮೆನ್ ನೀತ್ ಇರ್ತಿತ್ತನೆ ಯಾರ್ನ ಕೇಳಿ ಹೇಳಿ ಒಳಗ ಬಿಡ್ತಾನಾ ಹಂಗ ಹಿಗ್ಗಾ ಮುಗ್ಗ ಒಳಗೆ ಬಿಡೋದೇ ಇಲ್ಲ.

ಹೆಣ್ಮಕ್ಕಳಿಗೆ ಒಂಟಿಯಾಗಿ ಎಲ್ಲಿ ಓಡಾಡಹಂಗೆ ಇಲ್ಲ ರೇಪ್ ಅಂತೆ ಅವಂತೆ ಇವಂತೆ ಆಗ್ತಾನೆ ಇರತವೇ.

ಅಲ್ಲ ಲೈಟ್ ಹಾಕಿ ಬೆಂಕಿ ಇದು ಮಾಡಿ ಆಯಾ ದಾಟ್ತಿರ್ತತ್ತೆ ದೇವರು ಬರ್ತಿರ್ತಾವೆ ಅವರಿಗೆ.

ಅಂತ ಚಂದ್ ಗಡ್ಡ ಅಂತೆ ಮೀಸೆ ಅಂತೆ ತಲಿ ಅಂತೆ ಅಂತ ಚಂದ ಕಟಿಂಗ್ ಮಾಡ್ಸ್ಕೊಳತ್ತಾರೆ.

ಹೋಗ್ತಾವ ಮತ್ತೆ ಅಲ್ಲಿ ಕಾಲು ಜಾರಿ ಬಿದ್ರೆ ಅಮೆಕ್ ನಾವ ನೋಡ್ಬೇಕು ಹೆಂಗೆ ಐತೆ ನೋಡ್ರಿ ಮಕ್ಕಳದು.

ಇಂಥ ಇದಂತವರಿಗೆ ಮನೆಯಾಕ್ ಒಳಗಿಂದ ಒಳಗೆ ಮಾಡ್ತಾರೆ ನಾವು ಅವಾಗ ಏನ್ ಮಾಡ್ಬೇಕು ಬಡವರು.

ಹಬ್ಬ ದೀಪಾವಳಿ ದಸರಾ ಏನಪ್ಪಾ ನ ತೇರು ಗೀರು ಬಂದಿರ್--

ತ್ತವಲ್ಲ ಹೂವ ನೋಡಿದ್ರೆ ಗಗನಕ್ಕೆ ಏರಿರ್ತವೆ ಹೂವ ಕೊಂದಹಂಗೆ ಇರೋದಿಲ್ಲ.

ಇಂಥವರು ಬೇಕಂತ ಈದ್ ಮಾಡಕ್ಕಿಂತ ಅಂತವರ ಸಾಹಸ ಮಾಡಿರ್ತಾರಲ್ಲ ಅಂತವರು ಹಾಕಿದ್ರೆ ಒಂದು ಲಕ್ಷಣ ಅಂದುಕೊಂದು ಅಂದುಕೊಂದು ಗೌರವ ಬರ್ತಾತ್ತಿ.

ದೇವಸ್ಥಾನದ ಮೆಟ್ಟಿಲು ಚೆನ್ನಾಗಿ ಇರ್ತ್ತವು ಇನ್ನ ಹತ್ತಕ್ಕೆ ಒಂದು ಕಾಲು ನೋವು ಬಂದ್ ಬಿಡ್ತತ್ತೆ ಹತ್ತಿ ಇಳಿಯ ಹೊತ್ತಿಗೆ.